ಇದು ರೋಡು ರೋಡು ಹಲವಾರು ಗಾಡಿಗಳು ಓಡಾಡುತಿದ್ದಾವೆ ಜನಗಳು ಓಡಾಡುತಿರ್ತಾರೆ --

ಯಾವುದೇ ಒಂದು ಜಾಬ್ ಆಗ್ಲಿ ಏನೆ ಆಗ್ಲಿ ಈಗ ಗಾಡಿಗಲ್ಲನ್ನು ತಗೊಂಡು ಹೋಗುತಿದ್ದಾರೆ ಮೊದ್ಲು ಇದ್ದ ಕಾಲದಲ್ಲಿ ಚಕಡಿ --

ನನಗೆ ಅಂದ್ರೆ ನೀರಂದ್ರೆ ತುಂಬ ಇಷ್ಟ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಬಿಳ್ತಿದೆ ನೋಡಿ ಪ್ಲೇಸ್ ನೋಡತಾಯಿದ್ರೆ ಅಷ್ಟು ಅದ್ಭುತವಾಗಿದೆ --

ಇಂತಹ ಕಟ್ಟಡಗಳು ನೋಡಲು ಯಾರು ಈಗ ಅಹ್ ಹಲವಾರು ಜನರಿಗೆ ಮೊದ್ಲು ಕಾಲದ ಜನರಿಗೆ ಇಂತಹ ಕಟ್ಟಡಗಳು ತುಂಬ --

ಇಷ್ಟ ಪಡುತ್ತಾರೆ ಇಂತಹ ಕಲ್ಲಿನ ಅದ್ಬುತವಾದ ಕಟ್ಟಗಳು ಯಾರು ಇಷ್ಟಪಡಲಾ ಆದ್ರೆ ಒಬ್ಬಬ್ಬರಿಗೆ ತುಂಬ ಇಷ್ಟ --

ವಾವ್ ಇದು ನೋಡತಾಯಿದ್ರೆ ಎಷ್ಟು ಚೆನ್ನಾಗಿ ಇದೆ ಅದ್ಭುತವಾದ ನದಿ ಕೂಡ ಹೌದು ಇಲ್ಲಿ ಹಸಿರಿನ ತಾನಗಳು ಮೋಡಗಳು ಇರ್ಬಹುದು --